ಪ್ಲೇ ಗ್ರೌಂಡ್ ಇದೆ ಇದು ಪ್ಲೇ ಗ್ರೌಂಡಾಗ ಎಲ್ಲರೂ ಪ್ರಾಕ್ಟೀಸ್ ಮಾಡಾಕತ್ತಾರ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ತಮ್ಮ ಆರೋಗ್ಯವನ್ನು --

ದೃಢವಾಗಿ ಇಟ್ಟುಕೊಳ್ಳಕ್ಕೆ ಎಕ್ಸರ್ಸೈಜ್ ಮಾದಕ್ಕಾತರ ನೀವು ಕೂಡ ಎಕ್ಸರ್ಸೈಜ್ ಮಾಡ್ರಿ ಎಕ್ಸರ್ಸೈಜ್ ಮಾಡುದರಿಂದ ಮೈ ಚಲೋ ಇರತೈತಿ ಆಮೆಗೆ--

ಇದು ಜಾರು ಗೊಂಡಿ ಈ ಜಾರು ಗೊಂಡಿ ಎಲ್ಲಿ ಐತಿ ಎಂದು ನಂಗ ಗೊತ್ತೈತಿ ಈ ಜರ್ಗನ್ಡಿ ಕೀವ್.ಸಿ ಪಾರ್ಕ್ ನಗಿಂದು.

ಇದೊಂದು ಒಳ್ಳೆ ಪಿಕ್ ಅಕ್ಚಲ್ಲಿ ಚಲೋ ಫೋನ್ ನಗೆ ಹೋಡ್ದಾರ ಫೋಟೋ .

ಇನ್ನೊಂದು ಕಪ್ಪು ಬರ್ತವ ಅದರಮ್ಯಾಗ ಫೋಟೋ ಆಂಟಿಸ್ತಾರ ರೀ ಆಮೆಗೆ ಇನ್ನೊಂದು ಪ್ರಿಂಟೆಡ್ ಇರ್ತದೆ ಅದ್ರೊಳಗೆ ಬಿಸಿದು ಏನಾದ್ರೆ ಹಾಕಿದ್ರೆ ಕಲರ್ ಚೇಂಜ್ ಆಗ್ತಿದೆ ಇಂಥ ಕಪ್ಪು ಬಂದಾವು ಈಗ.

ಇಂಡಿಯನ್ ಏರ್ಲೈನ್ಸ್ ಸರ್ವಿಸಸ್ ಯಲ್ಲ ಚಲೋ ಐತೆ ಆಮೇಲೆ ಇದು ಅನುಕೂಲ ಮಾಡಿದ್ರು ಬಾಲಮಂದಿಗೆ.

ಬೇರೆ ಬೇರೆ ಬ್ಯಗ ಇಟ್ಟಾನ ಅಣ್ಣ ಆಮ್ಯಗ ಪೆನ್ನುಗಳು ಇಟ್ಟಾನ ಪೆನ್ ಆದ್ಮೇಲೆ ಕೀ ಚೈನ್ ಅಂತೂ ಬಹಳ ಕಣಕತ್ತವ ನಂಗ.

ಸಣ್ನ ಸಣ್ನ ಹುಡುಗೂರು ಸುದ್ನೆಕಿ ಆಟ ಆಡಕ್ಕೆ ಬರ್ತಾರೆ .

ತರಕಾರಿ ಥಿನ್ನಿಂದು ತಿಂದು ಥಿನಿದ್ರೆ ಆರೋಗ್ಯ ಚಲೋ ಇರ್ತತೇ ರೀ ಚಲೋ ತರಕಾರಿ ತಿಂದ್ರೆ ಚಲೋ ವಿಟಮಿನ್ ಎಲ್ಲ ಸಿಕ್ತವು.